ಮೂರ ಮೆಟ್ಟಲಿದೆ ಆ ಕಡೆ ಈ ಕಡೆ ಎರ್ಡ್ ಕಡೆನೂ ಮೆಟ್ಟಲಿದೆ ಆಕಡೆ ಈಕಡೆ ಮರಾ ಇದೇ.

ಇದು ಒಂದು ಚರ್ಚ್ ಚರ್ಚ ಅಲ್ಲಿ ತುಂಬಾ ಲೈಟಿಂಗ್ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚರ್ಚ್ ಮೇಲೆ ಒಂದು ಕ್ರಾಸ್ ಕೂಡ ನೋಡಬಹುದು ರೆಡ್ ಕಲರ್ ಅಲ್ಲಿ ಮಾಡ್ದಿದರೆ.

ಇಮೇಜ್ ಅಲ್ಲಿ ನಾವು ಹಳೆ ಮಾನ್ಯುಮೆಂಟ್ ನೋಡತಾ ಇದೀವಿ ಆ ಮಾನ್ಯುಮೆಂಟ್ ಡೋಮ ಶೇಪ್ ಇದೆ ಆಟೋ ಥ್ರೀ ವೀಲರ್ ಆಟೋ ಇದೆ ಒಂದು ಗ್ರೋಸರಿ ಶಾಪ ಇದೆ.

ಈ ಚರ್ಚ್ ಅಲ್ಲಿ ಎನ್ವಿರಾನ್ಮೆಂಟ್ ಕೂಡ ತುಂಬಾ ಚನ್ನಾಗಿದೆ ತುಂಬಾ ಪ್ಲಾಂಟ್ಸ್ ಎಲ್ಲ ಇದೆ ವೈಟ್ ಕಲರ್ ಅಲ್ಲಿ ಪೇಯಿಂಟ್ ಮಾಡಿದರೆ ಅಂಡ್ ರೋಡು ಚನ್ನಾಗಿದೆ.